ಒಬ್ಬ ಮನುಷ್ಯ ಆ ಕಡೆ ನಡ್ದ್ಯಾನ.

ಮತ್ತ ಸಣ್ಣ ಡಬ್ಬಿಗಳ ಅವ ಅರಿಶಿನ ಕಲರ ಡಬ್ಬಿಗಳ ಅವ.

ಅವರ್ ನೋಡಿ ನಾಲ್ಕು ಸ್ಟೂಡೆಂಟು ಮಾಡ್ಲಾತಾರ.

ಈ ಜಂಗಲ್ದಾಗ ದೊಡ್ಡ ದೊಡ್ಡ ಗಿಡಗಳ್ ಮರಗಳ್ ಅವ.

ಅಲ್ಲಿ ಕಲರ್ ಕಲರ್ ಬಟ್ಟೆ ಅವ ವೈಟ್ ಪೇಪರ್ ಅದ.

ಒಂದು ಸೈಡ್ ಹೆಣ್ಮಕ್ಳು ಕುಂತ್ಯರ ಒಂದು ಸೈಡ್ ಗಂಡಸರು ಕುಂತ್ಯರ.

ಇಲ್ಲಿ ಒಬ್ಬ ಮನಸ್ಯಾ ಪಾಸ್ಟಾರ ಅವರ್ದು ವಿಡಿಯೋ ಮಾಡಾತ--

ಇಲ್ಲಿ ಬಲಿಕಿ ಅವ ಇಲ್ ಮನುಷ್ಯರ್ ಅಕಡೆ ನಡ್ದಾರ ಒಂದು ಗಿಡ ಆದ.

ಒಂದು ಲೈಟಿನ್ ಕಂಬ ಅದ ಅದರ ಬಾಜು ಒಂದು ವೆಲ್ಡಿಂಗ್ ದುಖಾನ ಅದ.

ಇಲ್ಲಿ ಎರ್ಡು ವಿಂಡೋ ಅವ.

ಇಲ್ಲಿ ಬಂದು ಆಲ್ಫಾಟೆಲ್ ಮೊಬೈಲ್ ದುಃಖಾನದ .

ಇಲ್ಲಿ ದೊಡ್ದು ಮೊಬೈಲು ಸಣ್ ಮೊಬೈಲ್ ಸಿಗ್ತಾವ.

ಕಾಲೇಜ್ ಮುಂದ್ ಒಂದ್ ದೊಡ್ದು ಗಾರ್ಡನ್ ಅದ.

ಒಂದು ಸೆಟ್ಟರ್ ಅದ ಒಂದು ದೊಡ್ಡ ಬಿಲ್ಡಿಂಗ್ ಅದ.

ಇದು ಒಂದು ದೊಡ್ಲ ಡೈರಿ ಅದ.

ಇದು ಒಂದು ರೂಮ್ ಹೋಟೆಲ್ ಅದ.

ಮತ್ತು ದೊಡ್ ಲೈಟಿಂಗ್ ಹಚ್ಯಾರ ಸೌಂಡ್ ಬಾಕ್ಸ್ ಹಚ್ಯಾರ.

ನಾಲಿದಾಗು ಬರೆ ನೀರ್ ನಿಂತವ.

ಇಲ್ಲಿ ಒಂದು ದೊಡ್ಡದು ಮನಿ ಕಟ್ಲತ್ತಾರ.

ಇಲ್ಲಿ ಪಿಲ್ಲರ್ ಗಳಿವು ಚೀಲ ಅಚ್ಚಾರ.